ಇದು ಎಲ್ಲಾ ಜಿಲ್ಲೆ ರಾಜ್ಯಗಳಲ್ಲಿ ಪ್ರತಿಯೊಂದು ಹೆಚ್.ಡಿ. ಬ್ಯಾಂಕ್ ಇದ್ದು ಈವಾಗ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಹಳ್ಳಿಗೆ ಒಂದು ಹೆಚ್.ಡಿ.ಪಿ. ಬ್ಯಾಂಕ್ ಅನ್ನು ನೋಡತ್ತೆ. ತಾಲ್ಲೂಕಿಗೆ ಪ್ರತಿಯೊಂದು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಉತ್ತಮವಾದ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಹೆಚ್.ಡಿ.ಪಿ. ಬ್ಯಾಂಕ್ ನಿಂದ ನಮ್ಮ ಒಂದು ಒಳ್ಳೆಯ--

ಹಳ್ಳಿಯಲ್ಲಿ ನಮ್ಮನ್ನು ಸಾರ್ವಜನಿಕರು ಬಿಟ್ಟು ಮತ್ತ ತಮ್ಮ ತಮ್ಮ ಇದಕ್ಕೆ ಎಲ್ಲಾ ಎಲ್ಲಾ ತರ ಜಿಲ್ಲೆಗಳಿಗೆ ಅಡ್ಯಾಡಿ ತಮ್ಮ ಇದುವನ್ನು ಇದು ಮಾಡುತ್ತಿದ್ದಾರೆ ಸೌಕರ್ಯ ಪಡುತ್ತಿದ್ದಾರೆ ಕೆಟೆಸ್ ಬಸ್ ನ್ಯವರು.

ತಾಗು ಎಲ್ಲಾ ತರ ಈ ರೈಲಿನಲ್ಲಿ ಸವಲತ್ತು ಪಟ್ಟಿದ್ದಾರೆ .

ಯಾವಾಗೆ ನಾವು ಆ ರೀತಿ ಮತ್ತು ಎಡಕ್ಕೆ ಬಲಕ್ಕೆ ನೋಡಲ್ಲ ದಾಟುವಾಗ ಹೋದರೆ ಅವ್ರ ಒಂದು ಕಾರಿನಲ್ಲಿ ಸ್ಪೀಡ್ ಆಗಿ ಬಂದ್ ಒಂದ್ ಅಪಘಾತಕ್ಕೆ ಒಳಗಾಗುವ ಸಂದೇಶ ಇರುತ್ತೆ. ದಯವಿಟ್ಟು ಈ ರೀತಿಯೊಂದು ಮಾಡು ಮಾಡಕ್ ಹೋಗ್ ಬ್ಯಾಡ್ರಿ ದೈ--